ಇಲ್ಲಿ ನಾವು ಒಂದು ಪೆಟ್ರೋಲ್ ಬುಂಕನ್ನ ನೋಡಬಹುದು ಒಂದು ಇಂಡ್ ಇಂಡಿಯನ್ ಆಯಿಲಿನ ಪೆಟ್ರೋಲ್ ಬಂಕ್ ಅಂತ ಹೇಳ್ಬಹುದು ಇಂಡಿಯನ್ ಆಯಿಲ್ ಕೂಡಾ ಒಂದು ನಮ್ಮ ದೇಶದ ತೈಲ ಉತ್ಪನ್ನಗಳಲ್ಲಿ ಅಥವಾ ಒಂದು ಬಂಕ್ಗಳಲ್ಲಿ ಒಂದು ಅಂತ ಹೇಳ್ಬಹುದು.

ತುಂಬಾ ದೊಡ್ಡ ದೊಡ್ಡ ಮರಗಳು ಕಾಣ್ಸುತ್ತೆ ಈ ಹುಡುಗ್ರು ಎಲ್ಲರೂ ಒಂದ್ರೀತಿ ಕ್ರಿಕೆಟನ್ನ ಆಡ್ತಿದ್ದಾರೆ ಆಕಾಶದ್ದಲ್ಲಿ ಒಂದು ನೀಲಿ ಮೋಡಗಳನ್ನ ಕೂಡಾ ನೋಡಬಹುದು.

ಇಲ್ಲಿ ನಾವು ಒಂದು ಬಿಲ್ಡಿಂಗ್ ಅನ್ನ ನೋಡ್ಬೋದು ಇಲ್ಲಿ ಒಂದು ಸ್ವಪ್ನ ಅಂದ್ರೆ ಓರ್ರ್ಡ್ ಇದೆ ಹಾಗೆ ಒಪ್ಪೋ ವಿವೊ ಅಂತ ಒಂದೆರಡು ಬೋರ್ಡ್ಗಳನ್ನ ಕೂಡ ಹಾಕಿ --